ಈ ಫೋನ್ ಪೇ ಪೇಟಿಎಂ ಬೀನ್ ಯು.ಪಿ.ಐ ನಂತಹ ವಸ್ತುಗಳ ಮೂಲಕ ಆನ್ಲೈನ್ ವ್ಯವಹಾರವನ್ನು ಮಾಡಲಾಗುತ್ತದೆ. ಆನ್ಲೈನ್ ವ್ಯವಹಾರ ಒಂದು ಅದ್ಭುತವಾದಂತಹ ಒಂದು ವ್ಯವಹಾರವಾಗಿರುವುದು ಪ್ರಚಿತ್ ಪ್ರಚಲಿತದಲ್ಲಿ ಅತಿ ಹೆಚ್ಚು ಇದೆ.

ನೀರು ಹರಿದು ಹರಿದು ಬಂಡೆಗಳು ಸವಿದು ಹೋಗಿರುತ್ತದೆ. ಬಂಡೆಗಳು ಸವಿದು ಹೋಗಿರುತ್ತದೆ. ಬಂಡೆಗಳು ಸವಿದು ಹೋಗಿದ್ದಿರುವಂತಹ ಸ್ಥಳದಲ್ಲಿ ಜನರು--